ಇದು ಒಂದು ಹಳೆ ಕಾಲಿನ ವಿಗ್ರಹ ವಾಗಿದೆ ಇದು ಕಲ್ಲಿಂದ ಕೆತ್ತಿದ್ದಾರೆ ಇದು ಯಾವುದೋ ಒಂದು ದೇವತೆ ವಿಗ್ರಹಹಾಗಿರಬಹುದು ಇದೊಂದು ಮಹಿಳೆಯ ವಿಗ್ರಹ ಇಲ್ಲಿ ಪಕ್ಕದಲ್ಲಿ ಮೆಟ್ಟಿಲುಗಳು ಇದ್ದಾವೆ ಹಾಗೆ ಹಿಂದುಗಡೆ ಏನೋ ನೀಲಿ ತರಹದ ಒಂದು ಡೋರು ಸಹಿತ ಇದೆ.

ಇದು ದೇವಸ್ಥಾನೆ ಈ ಒಂದು ರಾತ್ರಿ ಹೊತ್ತಿನಲ್ಲಿ ತೆಗೆದಿರುವ ಚಿತ್ರ ಆಗಿದೆ ಇದು ತುಂಬಾ ಒಂದು ಬೆಲಕಿನಲ್ಲಿ ಇದೆ ಎಲ್ಲಾ ಲೈಟು ಗಳನ್ನು ಹಾಕಿದ್ದಾರೆ ಇಲ್ಲಿ ಈ ಕಡೆ ಒಂದು ವಿಗ್ರಹ ಇದೆ.

ಯಾವುದೋ ಒಂದು ದೊಡ್ಡು ಬಿಲ್ಡಿಂಗ್ ಒಂದು ಕಾಣಿಸುತ್ತೆ ತುಂಬಾ ಗ್ಲಾಸ್ ಗಳಿಂದ ಹಾಕಿದೆ ಒಳಗಡೆ ಕೂಡ ತುಂಬಾ ಒಂದು ಕಾಂಪೌಂಡ್ ಗಳನ್ನು ನೋಡಬಹುದು ಮೆಟ್ಟಿಲುಗಳನ್ನು ನೋಡಬಹುದು.

ದೇವಸ್ಥಾನ ಆಗಿದೆ ದೇವಸ್ಥಾನದ ಒಳಗಡೆ ಜನರು ಹೋಗುತ್ತಿದ್ದಾರೆ ಇಲ್ಲಿ ಯಾಕೆ ದೇವಸ್ಥಾನ ಅಂದರೆ ಮೇಲೆ ಒಂದು ಗುಡಿ ತರ ಕಟ್ಟಿದ್ದಾರೆ ಅದರ ಹಿಂದಗಡೆ ಒಂದು ದೊಡ್ಡದಾದ ಗಿಡವಿದೆ.

ಇದು ಯಾವುದೋ ಹಳೆ ಕಾಲಿನ ಒಂದು ವಿಗ್ರಹ ತರ ಕಾಣಿಸ್ತಾ ಇದೆ ಇದು ಯಾವುದೋ ಒಂದು ದೇವಸ್ಥಾನದ ತರ ಇದೆ ಇಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ವಿಗ್ರಹವಿದೆ ಅದಕ್ಕೆ ಹೋಗಬಾರದಂತ ಒಂದು ಕಟ್ಟಿಗೆಯನ್ನು ಕಟ್ಟು ಅದಕ್ಕೆ ದಾರವನ್ನು ಕಟ್ಟಿದ್ದಾರೆ

ಇದು ಯಾವುದೋ ಒಂದು ವಿಗ್ರಹ ದೊಡ್ಡದಾಗಿದೆ ಇದು ಯಾವುದೋ ಸಾಯಿಬಾಬಾ ವಿಗ್ರಹ ತರ ಕಾಣುತ್ತಾ ಇದೆ ಇಲ್ಲೆಲ್ಲ ತುಂಬಾ ಹುಲ್ಲು ಇದೇ ಇಲ್ಲೆಲ್ಲ ಬಯಲು ಇದೆ ಆ ಕಡೆ ಒಂದು ಪರದೆಯನ್ನು ಹಾಕಿದ್ದಾರೆ ಅದರ ಹಿಂದುಗಡೆ ಒಂದು ವಿಗ್ರಹವಿದೆ.

ಮೇಲ್ಗಡೆ ಎಲ್ಲಾ ನೀಲಿ ಕಲರ್ ಆಕಾಶವನ್ನು ನಾವು ನೋಡಬಹುದು ಅದರ ಪಕ್ಕದಲ್ಲಿ ವಿಗ್ರಹ ಪಕ್ಕದಲ್ಲಿ ಎಲ್ಲಾ ಗಿಡಗಳು ಕಾಣುತ್ತಾ ಇದ್ದಾವೆ ಅಲ್ಲೊಂದು ಕರೆಂಟ್ ಪೋಲು ಗಳು ಸಹಿತ ಇದ್ದಾವೆ.

ಒಂದು ಗಿಡ ಬೆಳೆಸಿದ್ದಾರೆ ಹಾಗೂ ತುಂಬಾ ಗಿಡಗಳು ಹಿಂದೆ ಇದ್ದಾವೆ ಅದರ ಮೇಲೆ ಕರೆಂಟಿನ ತಂತಿಗಳು ಇದಾವೆ. ಈ ಕಡೆ ಒಂದು ಎಲೆಕ್ಟ್ರಿಕ್ ಲೈಟು ಸಹಿತ ಇದೆ.

ಮೇಲೆ ಮೋಡಗಳು ತುಂಬವ ಆಗಿದೆ ಸೂರ್ಯಸ್ತಮವಾಗ್ತಾಯಿದೆ ತುಂಬಾ ಕರೆಂಟ್ ಪೋಲು ಗಳು ಇದ್ದಾವೆ ಕರೆಂಟ್ ತಂತಿಗಳು ಸಹಿತವಾಗಿದ್ದಾವೆ ಹಿಂದುಗಡೆ ಯಾವುದೋ ಮನೆಯನ್ನು ಕಟ್ಟುತ್ತಾ ಇದ್ದಾರೆ ಕಟ್ಟಿಗೆಗಳು ಇದ್ದಾವೆ ಇಲ್ಲಿ ಒಬ್ಬ ಮನುಷ್ಯನೂ ನಡ್ಕೊಂಡು ಹೋಗ್ತಾ ಇದ್ದಾನೆ .

ಇದೊಂದು ಗುಡ್ಡವಾಗಿದೆ ಗುಡ್ಡದ ಕೆಳಗಡೆ ಯಾವುದೋ ಒಂದು ಗುಡಿಯಿದೆ ಯಾಕಂದರೆ ಅಲ್ಲಿ ಒಂದು ಗೋಪುರ ಸಹಿತ ಮಾಡಿದ್ದಾರೆ ಅದರ ಲೈನು ಸಹಿತಗಳು ಪಿಲ್ಲರ್ ಗಳು ನೆಟ್ಟು ಯಾವುದೋ ಒಂದು ಶೆಡ್ಡು ನತರ ಮಾಡಿದ್ದಾರೆ ಅದೊಂದು ಮನೆ ಆಗಿರಬಹುದು ಅದರ ಮುಂದುಗಡೆ ತುಂಬಾ ಬಯಲು ಜಾಗವಿದೆ.